ಒಳಗ್ ಕಾರ್ಡ್ ಆಟೋ ಗಳು ಹೊಂಟವು ರೋಡ್ ಅಂತೂ ಬರಿ ಆಟೋ ಐತೆ ಆಟೋ ಅಂತೂ ಎಸ್ಟ್ ಮಸ್ತ್ ಐತೆ

ಗುಹೆ ಧಲ್ಲಿ ಏನೋ ಒಬ್ಬ ಮಾಡ್ತಾ ಇದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಹೆಸರು ಕೂಡ ಬರ್ದಿದಾರೆ ಅಥವಾ ಇಂಗ ಏನಾದ್ರು ಏನೋ ಎರ್ದಾದ್ರೂ ನಿಮ್ ಲವರ್ಸ್ ಆಗಿರ್ಬೋದು ಅಥವಾ ಎರ್ದಾದ್ರೂ ಎಸ್ರು ಕೂಡ ಬರ್ದಿದು ನಿಮಗೆ ಕಾಣ್ತಾ ಇದೆ ಫ್ರೆಂಡ್ಸ್ ತುಂಬ ಸಾಕಷ್ಟು ಲೈಟ್ ಕೂಡ--

ದ್ರಶ್ಯ ಕಾಣ್ತಾ ಇದೆ ಫೋಟೋ ಕೂಡ ಕಾಣ್ತಾ ಇದೆ ಫ್ರೆಂಡ್ಸ್ ತುಂಬಾ--

ಮತ್ತೆ ಇದು ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ದೇಸಿ ಜಿಮ್ ಫಿಟ್ನೆಸ್ ಅಂತ ಬರೆದಿದ್ದರೆ ಫ್ರೆಂಡ್ಸ್ ಆಮೇಲೆ ಹೆಲ್ತ್ ಕ್ಲಬ್ ಅಂತನು ಇರುತ್ತೆ ಲೇಡಿಸ್ಧು ಜಿಮ್ ಮತ್ತೆ ಲೇಡೀಸ್ದು ಹೆಲ್ತ್ ಕ್ಲಬ್ --

ತುಂಬ ಚೆನ್ನಾಗಿ ಹಸಿರು ಕಲರ್ ಆದಂದಾಹ ಗಿಡ ಕಾಣ್ತಾಯಿದೆ ಗೇಟ್--

ಪ್ರೆಂಡ್ಸ್ ಇದು ನೋಡಿದ್ರೆ ಇದು ಕೂಡ ತುಂಬ ಚೆನ್ನಾಗಿರುವತಕ್ಕನ ಒಂದು ಜಿಮ್ ಆಗಿದೆ ಹಸಿರುಬಣ್ಣದಲ್ಲಿ ಏನೋ ಇಟ್ಟಿದ್ದಾರೆ ಡ್ಸ್ಟಬಿನ್ ಏನೋ ಇದೆ.

ದೃಶ್ಯ ಫ್ರೆಂಡ್ಸ್ ತುಂಬಾ ಚಾ-ಚೆನ್ನಾಗಿರ್ತಕಂತ ಬೋರ್ಡ್ ಕೂಡ ಹಾಕಿದ್ದಾರೆ ಹೊರಗ.

ಚಿತ್ರದಲ್ಲಿ ನೋಡೋದಾದ್ರೆ ಏನೋ ಬರ್ತಾ ಇದೆ ಫ್ರೆಂಡ್ಸ್ ಯಾವುದೋ ಒಂದು ಕಲರ್ ತರ ಬರ್ತಾ ಇದೆ ಫ್ರೆಂಡ್ಸ್ . ಎಲ್ಲಾ ತರ ಕಲರ್ ಬರ್ತಾ ಇದೆ ಫ್ರೆಂಡ್ಸ್ . ನೋಡೋಕೆ ತುಂಬಾ ಚೆನ್ನಾಗಿ ಬರ್ತಾ ಇದೆ.

ಶಿವಾಜಿ ರೋಡ್ ನೆಕ್ಸ್ಟ್ ಇದ್ಯಾವ್ದೋ ಬಿಜಾಪುರದಿಂದ ಬರ್ತದೆ ಫ್ರಿನ್ಡ್ಸ್ ಇದ್ಯಾವ್ದೋ ಬಿಜಾಪುರದ ವಿಹಾರಿ ವಿಶಾಲಿ ಏನೋ ಬರ್ತಾಇದೇ ಫ್ರೆಂಡ್ಸ್ ದೊಡ್ಡ ಫುನ್ಕ್ಷನದು ದೊಡ್ಡ ಬಾಗಿಲು --